ಬಾಂಡ್ ಕಟ್ಟಿದ್ದಾರೆ ಮತ್ತೆ ಗಿಡ ಮರಗಳನ್ನ ಕಾಣ್ತಾಇದಾವೆ ಹಚ್ಚ ಹಸಿರಾಗಿ ಕಾಣ್ತಾಇದಾವೆ.

ಸುಟ್ಲಿ ಪ್ರೌಡ್ ಅನ್ನ ಬರ್ದಿದ್ದಾರೆ ತಗಡನ್ನ ತಗಡ್ತರ ಬರ್ದಿದ್ದಾರೆ ಮೇಲ್ಗಡೆ ಒಂದು ಲೈಟಿಂಗ್ಸ್ ಅನ್ನ ಆನ್ ಆಗಿದೆ ಇಲ್ಲಿ ಮೆಟ್ಲು ತರ ಕಾಣ್ತಾ ಇದೆ ಇಲ್ಲಿ ಗೋಣಿಚೀಲ ಹಾಕಿದ್ದಾರೆ ಚೀಲಗಳನ್ನು ಹಾಕಿದ್ದಾರೆ.

ವಿಂಡೋ ಡೋರ್ ಓಪನ್ ಆಗಿದೆ ಮತ್ತೆ ಮೇಲ್ಗಡೆ ಒಂದು ಕ್ಯಾಪ್ ಅನ್ನು ಓಪನ್ ಆಗಿದೆ ಬಾಬು ಒಂದು ಕಾರ್ ಗಳು ನಿಂತಿದ್ದಾವೆ.

ಇಲ್ಲಿ ಜನಗಳನ್ನು ಸಾಕಷ್ಟು ಹಲವಾರು ಜನಗಳನ್ನು ನಿಂತುಕೊಂಡಿದ್ದಾರೆ ಇಲ್ಲಿ ಶೋಕಿಗಿಡ ಚೆನ್ನಾಗಿದೆ ದೂರದಲ್ಲಿ ನೋಡಬೇಕಂದ್ರ ಹಚ್ಚ ಹಸರಾಗಿ --

ಈ ಚಿತ್ರದಲ್ಲಿ ಏನಪ್ಪ ಅಂದ್ರೆ ಇದೊಂದು ಕಟಿಂಗ್ ಶಾಪ್ ಆಗಿರಬಹುದು ಕಟಿಂಗ್ ಶಾಪ್ ಅಲ್ಲಿ ಎಲ್ಲ ತರದ ಡಿಸೈನ್ ಗಳನ್ನು ಮಾಡಿದ್ದಾರೆ.

ಅ ನಾನಾಥರ ಹಲವಾರು ಎಲ್ಲಾ ಸಿಗುತ್ತವೆ ಇಲ್ಲಿ ಇಲ್ಲಿ ಕೂಲ್ ಡ್ರಿಂಕ್ಸ್ ಬ್ರಿಸ್ನೆರಿ ಕೂಲ್ ಡ್ರಿಂಕ್ಸ್ ಗಳನ್ನು ಇಟ್ಟಿದ್ದಾರೆ ದೂರದಲ್ಲಿ ನೋಡ್ಬೇಕಂದ್ರೆ ಕಂಜಗೋಳಲಾಕಿ ಅದ್ರೊಳಗೆ ಅಕ್ಕಿ ಇಟ್ಟಿದ್ದಾರೆ.

ಒಬ್ಬ ಮನಷ ಚಾವಲು ಇತಿದಾನೆ ಒಬ್ಬ ಮನಷ ಮೇಲ್ಗಡೆ ಕುಂತಿದ್ದಾನೆ ಒಬ್ಬ ಮನಷ ಹೆಲ್ಮೆಟ್ ಹಾಕೊಂಡು ನಿಂತಕೊಂಡಿದಾನೆ.

ಮುಂದುಗಡೆ ಒಂದು ಬ್ಲಾಕ್ ಕಾರ್ ಕಾಣ್ತಾ ಇದೆ ಒಬ್ಬ ಮನುಷ್ಯ ನಿಂತ್ಕೊಂಡು ಆ ಕೆಲಸ ಮಾಡ್ತಾ ಇದ್ದಾನೆ.

ಈ ಚಿತ್ರದಲ್ಲಿ ಏನಪ್ಪರೆ ಇದು ಒಂದು ಕಬ್ಬಿಣ ಸಾಮನು ಆಗಿರಬಹುದು ನನಾತರ ಕಬ್ಬಿಣ ಸಮಾನು ಸಿಗುತ್ತವೆ ಇಲ್ಲಿ.

ಈ ಚಿತ್ರದಲ್ಲಿ ಏನಪ್ಪಾ ಇದೊಂದು ಮನೆ ಆಗಿದೆ ಮನೆ ಒಳಗಡೆ ಬೆಡ್ರೂಮ್ ತರಾ ಕಾ ಕಾಟ್ ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಏನಪ್ಪಾ ಇದೊಂದು ಪೆಟ್ರೋಲ್ ಬಂಕ್ ಆಗಿರಬಹುದು ಇಲ್ಲ ಐಸ್ ಕ್ರೀಮ್ ಆಗಿರಬಹುದು ಇದೊಂದು ಪಾರ್ಕ್ ತರ ಕಾಣ್ತಾ ಇದೆ.

ಬ್ಯಾಗ್ರೌಂಡ್ ನೀಲಿ ಕಲರ್ ಕಾಣ್ತಾ ಇದೆ ಹೂಗಳನ್ನು ಕಟ್ಟಿದ್ದಾರೆ ಮದುವೆ ಸಮಾರಂಭವಾಗಿರುವುದು ಡೆಕೋರೇಷನ್ ಆಗಿರುವುದು.